ಕಾಂಪೌಂಡಿದೆ ಮತ್ತೆ ಆದರೂ ಸುತ್ತ ಎಲ್ಲಾ ಗಿಡಗಳು ಬೇರೆ ಬೇರೆ ಗಿಡಗಳು ಇದೆ. ಆಕಾಶ ನಿಲಿ ಆಗಿ ಕಾಣ್ಸ್ತಾ ಇದೆ ಒಂತರ ಬ್ಯೂಟಿಫುಲ್ ಆಗಿದೆ.

ಇಲ್ಲಿ ನಡ್ಬರ್ಕ್ ಅಹ್ ದಾರಿ ಐತಿ. ಮತ್ತೆ ಈ ಸೈಡು ಗಾರ್ಡನು ಈ ಸೈಡು ಗಾರ್ಡನ್ ಇದೆ.

ಮತ್ತೆಇಲ್ಲೊಂದು ದೊಡ್ಡದ್ ಐತಿ ಇದ್ ಬಿಲ್ಡಿಂಗ್ ವೈಟ್ ಕಲರ್ರಿಂದ್ ಬಿಲ್ಡಿಂಗ್ ಐತಿ ಸ್ಟೆಪ್ಸ್ ಎಷ್ಟಕ್ಕೊಂಡಿದ್ದಾವು ಬಾಗಿಲೂ ಓಪನ್ ಇದೆ ಮತ್ತೇ ಪೋಸ್ಟ್ ಆಫೀಸ್ ಡಬ್ಬಿಇದೇ ಪೋಸ್ಟ್ ಡಬ್ಬಿ ಅಲ್ಲಿ ಪೋಸ್ಟ್ ಮಾಡಬಹುದು

ಅದರ್ ಕೆಳಗಡೆ ಹೂವಿನ ಪಾಟ್ ಗಳು ಆಮೇಲೆ ಗಿಡಗಳ ಪಾಟ್ ಗಳಿವೆ ಬೇರೆ ಬೇರೆ ಗಿಡ ತೆಂಗಿನಕಾಯಿ ಆಗಿರಬಹುದು ಹೂವಿನ ಗುಲಾಬಿ ಹೂವಾಗಿರಬಹುದು ಎಲ್ಲ ಬೇರೆ ಬೇರೆ ಥರ ಪಾಟ್ ಇವೆ ಮತ್ತೆ ದೊಡ್ಡ--

ಇದು ಉಪ ನಿರ್ದೇಶಕರ ಕಾರ್ಯಾಲಯ ಸಮಾಜ ಕಲ್ಯಾಣ ಇಲಾಖೆ ಕಲ್ಯಾಣ ಇಲಾಖೆ ಬಿಜಾಪುರದಲ್ಲಿದೆ ಸಹಾಯ ನಿರ್ದೇಶಕ ಸಮಾಜ ಕಲ್ಯಾಣ ಇಲಾಖೆ ವಿಜಯಪುರ.

ಇದು ಸಮಾಜ ಕಲ್ಯಾಣ ಇಲಾಖೆ ವಿಜಾಪುರದಲ್ಲಿ ಇದೆ.

ಇದು ಒಂದು ಮಾಲ್ ಇದೆ ಅಲ್ ಎಲ್ಲಾ ತರ ಸಿಗೋ ಸೋಪ್ ಆಗ್ಲಿ ಮತ್ತೆ ಮ್ಯಾಗ್ಗಿ ಪ್ಯಾಕೆಟೂ ಚಿಪ್ಸ್ ಲೆಯ್ಸ್ ಕುರ್ಕುರೆ .